ರಥೋತ್ಸವ ಜಾತ್ರೆಗಳಲ್ಲಿ ರಥೋತ್ಸವ ನಡೆಯುತ್ತೆ. ರಥವನ್ನು ಹೂವಿನಿಂದ ಅಲಂಕರಿಸಿ ಅದರಲ್ಲಿ ದೇವರನ್ನು ಇಟ್ಟು ಊರೆಲ್ಲಾ ಮೆರವಣಿಗೆ ಮಾಡುತ್ತಾರೆ.

ಹಾಗು ಇವು ಯಾವುದಾದರು ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ತುಂಬಾ ಉಪಯೋಗ ಆಗುವವು.

ಇಲ್ಲಿ ನೀವು ಕರೆಂಟ್ ಬಿಲ್ ನೀರಿನ ಬಿಲ್ ಹಾಗು ಬೇರೆ ಯಾವುದಾದರು ಕೆಲಸ ಮಾಡಿಕೊಡುತ್ತಾರೆ.

ಮಸೀದ್ ಇದು ನಮ್ಮ ಮುಸಲ್ಮಾನ್ ಬಾಂಧವರ ಧಾರ್ಮಿಕ ಸ್ಥಳ.

ಇಲ್ಲಿ ಅವರು ಪ್ರತಿದಿನ ಐದು ಹೊತ್ತು ನಮಾಜ್ ಮಾಡುತ್ತಾರೆ ಹಾಗು ದೇವರನ್ನು ಬೇಡಿಕೊಳ್ಳುತ್ತಾರೆ.

ಜಲಾಶಯ ಅಥವಾ ಜಲಪಾತಗಳು ಇವು ಬೇಸಿಗೆಗಾಲಗಿಂತ ಮಳೆಗಾಲದಲ್ಲಿ ನೋಡಲು ತುಂಬಾ ಚೆನ್ನಾಗಿರಿತ್ತವೆ.